ಹಿಂದ ಮುಂದಕ ಹೊತ್ತೊಂದ್ ಹೊಂಟ್ರಿ ಚಂದ .]

ಇವುಕೆನ ಇಂಟೆರ್ಲಾಕ್ಕಿನ್ಗ್ ಏನೋ ಇಟ್ಟಂಗ ಏನಂತರಂತೆ.

ಎಲ್ಲ ಇವು ಶರ್ವಾನಿ ಕಾಲಿನ್ ಬೂಟಾ ಪೆಟ್ಟಿಗಿ--

ಈ ಗಿಳಿಗೋಳ್ ಇವ್ರು ಮಾರಾಟ ಮಾಡುತ್ತಾರ ಲವ್ ಬರ್ಡ್ಸ್ ಇವೆಲ್ಲ ಗಿಳಿ ಸಾಕ್ಬೇಕ್ ಇವೆಲ್ಲ. ಮನ್ಯಾಗ ಎಲ್ಲ ಮನಿನು ಒಳಗ ಚಂದ ಕಾಣ್ತದ ಒಳಗ ಇದ್ರ ಪಕ್ಷಿಗಳ ಇದ್ರ.